ಈ ಚಿತ್ರದಲ್ಲಿ ನಮಗೆ ಕಂಡುಬರುವುದೇನೆಂದರೆ ಆ ಮೂವರು ಹುಡುಗಿಯರು ಡ್ಯಾನ್ಸನ್ನು ಮಾಡುತ್ತಿದ್ದಾರೆ ಮತ್ತು ಅವರು ಒಂದು ಸ್ಟೇಜ್ ನ ಮೇಲೆ ನಿಂತುಕೊಂಡಿದ್ದಾರೆ.

ಅವರು ಶೂ ಗಳನ್ನು ಹಾಕಿದ್ದಾರೆ ಹಾಗೂ ಅವರು ಎಲ್ಲರೂ ಯೋಗಾಸನದ ಮ್ಯಾಟಿನ ಮೇಲೆ ನಿಂತಿರುವುದು ನಮಗೆ ಈ ಚಿತ್ರದಲ್ಲಿ ಸ್ಪಷ್ಟವಾಗಿ ಕಂಡು ಬರುತ್ತಾ ಇದೆ.

ಮಾಡಕ್ ಮಾಡುತ್ತಿದ್ದಾರೆ ಹಾಗು ಕಾಲಿಗೆ ಶೂ ಅನು ಧರಿಸಿದ್ದಾರೆ ಹಾಗೂ ಅವರು ಎಲ್ಲರೂ ಅವರ ಕೈಗಳನ್ನು ಮೇಲೆ ಎತ್ತಿ ಇಟ್ಟಿಕೊಂಡಿದ್ದಾರೆ ಹಾಗು--

ಈ ಚಿತ್ರದಲ್ಲಿ ನಮಗೆ ಕಂಡು ಬರುವುದು ಏನೆಂದರೆ ಇಲ್ಲಿ ಹಲವಾರು ಜನರು ಡೊಳ್ಳನ್ನು ಬಾರಿಸಿಕೊಂಡು ಹೋಗುತ್ತಿದ್ದಾರೆ ಹಾಗೂ ಅಲ್ಲಿ ಒಂದೆರಡು ಯುವತಿಯರು ಸಹ ಬಾರಿಸ್ --

ಅಲ್ಲಿ ಒಬ್ಬ ಯುವಕ ದಬರಿ ದಬರಿಯನ್ನು ಇಟ್ಟು ಏನು ಅಡುಗೆಯನ್ನು ಮಾಡುತ್ತಿದ್ದಾನೆ ಹಾಗೂ ನಮಗೆ ಅಲ್ಲಿ ನೀರಿನ ಟ್ಯಾಂಕರ್ ಸಹ ನಮಗೆ ಇಲ್ಲಿ ಕಂಡು ಬರುತ್ತಾ ಇದೆ.

ಇಲ್ಲಿ ನಮಗೆ ಕಂಡುಬರುವುದು ಏನೆಂದರೆ ಇದು ಒಂದು ದೊಡ್ಡ ಬಿಲ್ಡಿಂಗ್ ಕಂಡು ಬರುತ್ತಿದೆ ಮತ್ತು ಆ ಬಿಲ್ಡಿಂಗಿನ ಮುಂದೆ ಸ್ವಲ್ಪ ಜನರು ನಿಂತಿಕೊಂಡಿರುವುದು ಕಂಡು ಬರುತ್ತದೆ ಹಾಗೂ ಅಲ್ಲಿ ಇಂಡಿಯನ್ ಪೆಟ್ರೋಲ್ ಬಂಕ್ ಅದರ ಪಕ್ಕದಲ್ಲಿ ಕಂಡು ಬರುತ್ತಿದೆ ಹಾಗೂ--

ಸಿನಿಮಾ ಬಿಡಲು ದೊಡ್ಡ ಎಲ್.ಇ.ಡಿ. ಟಿವಿ ಯನ್ನು ಹಾಕಿದ್ದಾರೆ ಹಾಗೂ ಸ್ವಲ್ಪ ಜನರು ಕುಳಿತುಕೊಂಡಿದ್ದಾರೆ ಹಾಗೂ ಇನ್ನು ಸ್ವಲ್ಪ ಜನರು ಕುಳಿತುಕೊಳ್ಳಲು ಸೀಟ್ ಖಾಲಿ ಇರುವುದನ್ನು ನೋಡುತ್ತಾ ನಿಂತುಕೊಂಡಿದ್ದು ನಮಗೆ ಕಂಡು ಬರುತ್ತಿದೆ.

ಮತ್ತು ಆ ಉಲ್ಲು ಅಚ್ಚಾ ಅಸಿರಿನಿಂದ ಕೂಡಿರ್ ಕೂಡಿರುವುದು ನಮಗೆ ಈ ಚಿತ್ರದಲ್ಲಿ ಸ್ಪಷ್ಟವಾಗಿ ಕಂಡುಬರುತ್ತಾಯಿದೆ.